ನೋಡಕ್ಕೆ ಸುತ್ತ ಮುತ್ತಲಿನಲ್ಲಿ ಗಿಡ ಮರಗಳಿಂದ ಕೂಡಿದೆ.

ಹ ಇದು ಒಂದು ಸುಂದರವಾದ ನಮ್ಮ ಪೃಕೃತಿಯ ದೃಶ್ಯ.

ಇದು ಒಂದು ಮಾಡುವೆ ಮಂಟಪದ ರೀತಿಯಲ್ಲಿ ಸಹ ಕಾಣುತ್ತ ಇದೆ ಒಬ್ಬ ವ್ಯಕ್ತಿ ಇಲ್ಲಿ ನಿಂತಿರುವುದನ್ನ ನಾವು ಇಲ್ಲಿ ನೋಡಬಹುದು.

ಈ ಚಿತ್ರದಲ್ಲಿ ನಾವು ಕಾಣಬಹುದು ಒಂದು ಸುಂದರವಾದ ಉದ್ಯಾನವನ ಈ ಉದ್ಯಾನವನದ ಸುತ್ತಮುತ್ತಲಿನಲ್ಲಿ ದಟ್ಟವಾದ ಒಂದು ಕಾಡನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ನೋಡಬಹುದು ಒಂದು ಬಸ್ ಸ್ಟಾಂಡ್ .